ಇದು ಒಂದು ಚಪ್ಪಲ್ ಗಳ ಅಂಗಡಿಯಾಗಿದೆ.

ಮತ್ತು ಒಬ್ಬ ಮಹಿಳೆ ತಲೆಗೆ ಸುತ್ತಿಕೊಂಡು ನಿಂತಿದ್ದಾರೆ.

ಇದರ ಒಳಗಡೆ ಒಬ್ಬ ಪುರುಷನು ತರಕಾರಿ ಮಾರುತ್ತಾ ಕುಳಿತಿದ್ದಾನೆ.

ಮತ್ತು ದೊಡ್ಡ ದೊಡ್ಡದಾದ ಗಿಡಗಳು ಕಾಣುತ್ತಿದ್ದಾವೆ.

ಮತ್ತು ಎಣ್ಣೆಯಗಳು ಎಣ್ಣೆಯನ್ನು ಹಾಕಿಸಿ ಕೊಳ್ಳುತಿದ್ದಾರೆ.

ಇಲ್ಲಿ ಎರಡು ದುಖಾನ್ ಗಳು ಕಾಣುತ್ತಿದ್ದಾವೆ.

ಮತ್ತು ಎರಡು ಕಾನೆಗಳಲ್ಲಿ ಟೀಶರ್ಟ್ ಗಳಿದ್ದಾವೆ.

ಇದು ಒಂದು ಫಂಕ್ಷನ್ ಹಾಲ್ ಆಗಿದೆ.

ಲೈಟ್ಸ್ ಗಳು ಇದ್ದಾವೆ ಟೇಬಲ್ಸ್ ಇವೆ ಕುರ್ಚಿ ಇವೆ.

ಅವನು ಕಾಲಿಗೆ ಸಾಕ್ಸ್ ಹಾಕಿದ್ದಾರೆ ಮತ್ತು--

ಇದು ಒಂದು ಶಓಮಿ ಎಂಬ ದುಖಾನ್ ಆಗಿದೆ ಮ--

ಮತ್ತು ಕುರ್ಚಿಗಳಿವೆ ಮತ್ತು ಸ್ಟೇಜಿ ದೆ ಮತ್ತು ಎರಡು ಹಾರ್ಟ್ಗ ಳು ಇದ್ದಾವೆ.

ಇದು ಒಂದು ಶ್ರೀ ರಾಮ್ ಮಂದಿರ್ ಆಗಿದೆ.

ಮತ್ತು ಚಿಡಿಗೆ ಒಂದು ಗೇಟ್ ಕೂಡ ಇದೆ ಮತ್ತು--

ಕೇತಕಿ ವಾಹನ ಉದ್ಯೋಗ ಮತ್ತು ಅಗ್ರಿಟೆಕ್ ಎಂಬ ಒಂದು ಅಂಗಡಿಯಾಗಿದೆ.

ಅಂದರೆ ಇದ್ದರ ಒಳಗಡೆ ಗ್ಲಾಸ್ ನಲ್ಲಿ ಬರ್ಡ್ಸ್ ಗಳಿಗೆ ಹಾಕಿ--

ಹಚ್ಚುಕಟ್ಟಾಗಿ ಕಾಣಿಸುವ ಹಾಗೆ ಮಾರಾಟವನ್ನು ಮಾಡುತ್ತಾರೆ ವಿಧವಿಧವಾದ ಕಲರ್ ಕಲರ್ ವಾದ ಪಕ್ಷಿಗಳು ಇದ್ದಾವೆ.

ಫೇರ್ ಅಂಡ್ ಲವ್ಲಿ ಇದೆ ಸಾಕಷ್ಟು ತರಹದ ಇವೆ.

ಇದರಲ್ಲಿ ಒನ್ ಒಂದು ಪೊಂಪ್ಲೇಟ್ ತರ ಕಾಣುತ್ತಿದೆ.

ಏನೆಂದರೆ ಒಬ್ಬ ಪುರುಷ ಮಹಿಳೆ ಕುಳಿತಿದ್ದಾರೆ.

ಒಂದು ಕಡೆ ಒಬ್ಬ ವ್ಯಕ್ತಿ ಇದ್ದಾರೆ ಮತ್ತು ಒಂದು ಕುರ್ಚಿಯನ್ನು ಸೈಡಿಗೆ ಇದೆ.

ಮತ್ತು ಇಲ್ಲಿ ಒಂದು ಬೈಕ್ ಇದೆ ಮತ್ತು ಚಿಕ್ಕ ಮತ್ತು ದೊಡ್ಡದಾದ ಗಿಡಗಳು ಇವೆ.

ಮತ್ತು ಫ್ಯಾನ್ಸ್ ಗಳು ಇದ್ದಾವೆ ಮತ್ತು ಶ್ವೇತಾ ವೆಡ್ಸ್ ಎಂದು ಹೆಸರು ಕಾಣಿಸುತ್ತಿದೆ.

ಇದರ ಮುಂದೆ ಮಕ್ಕಳು ಮನೆಗೆ ಬ್ಯಾಗನ್ನು ಹಾಕಿಕೊಂಡು ಬರುತ್ತಿದ್ದಾರೆ.

ಮತ್ತು ಎಡಗಡೆ ಮತ್ತು ಬಲಗಡೆ ಒಬ್ಬೊಬ್ಬ ಪುರುಷರು ನಿಂತಿದ್ದಾರೆ.

ಇದರ ಮುಂದೆ ಒ ಓಂ ಗಣಪತಿಯ ಸ್ಟಾಚು ಇದೆ.

ಕಾಟನ್ಸ್ ಗಳು ಇದ್ದಾವೆ ಮತ್ತು ಎಲೆಕ್ಟ್ರಿಕಲ್ ವೈರ್ ಗಳು ಇದ್ದಾವೆ.

ಇದು ಒಂದು ನಿಖಿತ ಎಂಟರ್ಪ್ರೈಸಸ್ .